ಭಾರತಾಂಬೆ ಫೋಟೊ ಕೂಡ ಇದೆ ಹಾಗೆ ಸೋಲಾರ್ ಸಿಸ್ಟಮ್ ಫೋಟೋ ಕೂಡ ಇದೆ ಪಿಲ್ಲೋಗೆ ಒಂದು ಪಿಂಕ್ ಕಲರ್ ಪೈಂಟನ ಕೂಡ ಮಾಡಿಟ್ಟಿದ್ದಾರೆ.

ದೊಡ್ಡ ಮರವುಗಳು ಅಲ್ಲಿ ತುಂಬಾ ಇದೆ ಅಲ್ಲಿ ಡೀರ್ಸ್ ಬಂದು ಅಲ್ಲಿರುವ ಹುಲ್ಲುನ್ನ ಕಿತ್ಕೊಂಡು ತಿಂತಿದೆ.